ಇಲ್ಲಿ ನಾವು ಫ್ರೆಂಡ್ಸ್ ಇಲ್ಲಾಂದ್ರೆ ಮತ್ತೆ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲಾ ಎಂಜಾಯ್ ಮಾಡಬಹುದು.

ಮದ್ವೆಯಲ್ಲಿ ಆಹ್ಹ್ ಸ್ಟೇಜ್ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು .

ಇವೆಲ್ಲ ಆಕ್ಸಿಡೆಂಟ್ ಇಲ್ಲಾಂದ್ರೆ ಆರಾಮ್ ಇಲ್ಲಾಂದ್ರೆ ಡಾಕ್ಟರ್ಸ್ ಅವರೆಲ್ಲರೂ ಒಂದ್ ರೂಮಲ್ಲಿ ಕುತ್ಕೊಂಡು ಅದೆಲ್ಲ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಪೇಪರ್ಸ್ ಎಲ್ಲಾ ನೋಡಿ --